ಹಾಗೆ ಈ ಕೆರೆಯನ್ನು ನೋಡುವುದಕ್ಕೆ ಬಹಳ ಖುಷಿ ಆಗುತ್ತದೆ ಹಾಗು ಇಲ್ಲಿ ಗಿಡ ಮರಗಳು ಚೆನ್ನಾಗಿ ಬೆಳೆದಿದನ್ನು ನೋಡಬಹುದು.

ಫೋಟೋ ದಲ್ಲಿ ನಾವು ನೋಡುತ್ತಿರುವುದು ಒಂದು ದೇವಸ್ಥಾನ ಈ ದೇವಸ್ಥಾನದ ಹೆಸರು ಶ್ರೀ ವರ ವಿಗ್ನಾಯಕ ದೇವಸ್ಥಾನ.

ಬಣ್ಣಗಳು ಬಿಳಿ ಹಾಗು ಒರೆಂಜ್ ಬಣ್ಣ ಹಾಗು ಇಲ್ಲಿ ನಡುವಿಗಿ --

ತಿಂಡಿ ತಿನಿಸುಗಳನ್ನು ನೋಡಬಹುದು ಹಾಗೆ ಇಲ್ಲಿ ಫೋನ್ ಪೆ ಸ್ಕ್ಯಾನರ್ ಸಹ ಕಾಣಬಹುದು ಇಲ್ಲಿ ಮೆನು --

ಈ ಫೋಟೋ ದಲ್ಲಿ ನಾವು ನೋಡುತ್ತಿರುವುದುದ್ ಒಂದು ಬಟ್ಟೆ ಅಂಗಡಿ ಆ ಬಟ್ಟೆ ಅಂಗಡಿಯ ಹೆಸರು ಮಾತ ಡ್ರೆಸ್ ಲೈನ್ .

ಈ ಚಿತ್ರದಲ್ಲಿ ನಾವು ನಡುತ್ತಿರುವುದು ಒಂದು ಚರ್ಚ್ ಈ ಚರ್ಚಿ ನ ಹೆಸರು ಸಿ.ಓ.ಎಂ ಚರ್ಚ್ ಅಂತ ಈ ಚರ್ಚಿ ನಲ್ಲಿ --

ಈ ಫೋಟೋ ದಲ್ಲಿ ನಾವು ನೊಡುತ್ತಿರುವುದು ಒಂದು ಸುಂದರವಾದ ಬಸ್ ಈ ಬಸ್ಸಿನ ಮೇಲೆ ಶ್ರೀ ಧರ್ಮಸ್ಥಳ ಎಂಬವುದನ್ನು ನೋಡಬಹದು ಹಾಗು --

ಈ ಫೋಟೋ ದಲ್ಲಿ ನಾವು ನೋಡುತ್ತಿರುವುದು ಒಂದು ಸುಂದರವಾದ ತೂಗು ಸೇತುವೆ ಈ ತೂಗು ಸೇತುವೆಯು --